ಜಿಂದಾಲ್ ಅಲ್ಲಿ ತುಂಬಾ ಜನ ವರ್ಕ್ ಮಾಡ್ತಾರೆ.

ಬಳ್ಳಾರಿ ಸ್ಟೇಡಿಯಂ ಜಿಮ್ ಅನ್ಕೋತೀನಿ ಇದು.

ಮನೆಗು ಅಪಾರ್ಟ್ಮೆಂಟ್ ಗು ತುಂಬಾ ಡಿಫರೆನ್ಸ್ ಇರತ್ತೆ ಮನೆ ಅಂದ್ರೆ ನೀವ್ ಒಬ್ರೇ ಇರ್ತಿರ ಅಥವಾ ಈ ಇಬ್ರು ಹೋದ್ರೆ ಬಾಡಿಗೆ ಕೊಟ್ಟಿರ್ತೀರಾ. ಬಟ್ ಅಪಾರ್ಟ್ಮೆಂಟ್ ಅಂದ್ರೆ ತುಂಬಾ ಜನ ಇರ್ತಾರೆ ತುಂಬಾ ಜನ ವಾಸಾ ಮಾಡಿರ್ತಾರೆ ಅಪಾರ್ಟ್ಮೆಂಟ್ ಅಲ್ಲಿ ನೋಡಬೋದು ಸಿಟಿ ಅಲ್ಲಿ ಎಂತ ಬಿಗ್ ಬಿಗ್ ಅಪಾರ್ಟ್ಮೆಂಟ್ಸ್ ಕಟ್ತಾ ಇದಾರೆ ದೊಡ್ಡ್ ದೊಡ್ಡ್ ಅಪಾರ್ಟ್ಮೆಂಟ್ ಎಲ್ಲಾ ಡೆವಲಪ್ ಆಗ್ತಿದೆ ಡಿಸ್ಟಿಕ್ಸ್ ಅಲ್ ಎಲ್ಲಾ .

ಕೆರೆಗಳು ತುಂಬಾ ನೋಡಿರ್ತೀರ ಕೆರೆಗಳೆಲ್ಲಾ ತುಂಬಾ ನೋಡಿರ್ತೀರ. ನೀವು ನದಿ ಮೇ ಬಿ ಇದು ಟೆಂಪಲ್ ವಿಸಿಟ್ ಮಾಡುವಾಗ ಇಲ್ಲಿ ಸ್ನಾನ ಮಾಡುವುದಕ್ಕೆ ಎಲ್ಲಾ ಇತರ ನದಿಗಳು ಇರ್ತಾವೆ ಮೇ ಬಿ ಧರ್ಮಸ್ಥಳ ಆಗಬೋದು ತಿರುಪತಿ ಆಗಬೋದು ಎಲ್ಲಾ ಕಡೆ ನದಿ ಗಳು ಅಂತ ಇರುತ್ತಾವೆ.

ಜಿಮ್ ನನ್ ಫ್ರೆಂಡ್ಸ್ ಎಲ್ಲಾ ತುಂಬಾ ಜಿಮ್ ಗೆ ಹೋಗ್ತಾರೆ ಫಿಟ್ನೆಸ್ ಮೇಂಟೈನ್ ಮಾಡೋದಿಕ್ಕೆ ನಾನು ಟ್ರೈ ಮಾಡ್ತಿದೀನಿ ಜಿಮ್ ಗೆ ಹೋಗ್ಬೇಕು ಅಂತ ಬಟ್ ಟೈಮ್ ಸಾಲ್ತಿಲ್ಲಾ ಜಿಮ್ ಗೆ ಹೋಗಕ್ಕೆ ಬಟ್ ಡೆಫಿನಿಟೇಲ್ಯ್ ನಾನು ಜಿಮ್ ಜಾಯಿನ್ ಆಗ್ಬೇಕು ಅಂತ ಹೇಳೀನಿ ವಿಥ್ ಮೈ ಫ್ರೆಂಡ್ಸ್ ಅಂತ ಜಾಯಿನ್ ಆಗ್ತೀನಿ. ಹಂಡ್ರೆಡ್ ಪೆರ್ಸೆಂಟ್ ಪಕ್ಕ ಜಾಯಿನ್ ಅಗಿತೀನಿ ನಾನು ಕೂಡ ಜಿಮ್ ಗೆ. ಇಟ್ ಸೋ ಓಕೆ --

ಮೇರಿ ಕ್ರಿಸ್ಮಾಸ್ ಕ್ರಿಸ್ಮಾಸ್ ಗೆ ಡೆಕೋರೇಷನ್ ಮಾಡಿರೋದು ಇದು ಮೇ ಬಿ ಚರ್ಚ್ ಅನ್ಕೋತೀನಿ.